ಕಚೇರಿಯಲ್ಲಿ ನೀಲಿ ಮತ್ತು ಬಿಳಿ ಬಲೂನ್ ಗಳು ಹಾಗು ಹಾರಗಳಿಂದ ಅಲಂಕರಿಸಲಾಗಿದೆ.

ಗೋಡೆಯ ಮೇಲೆ ವರ್ಕ್ ಎಂದು ಬರೆಯಲಾಗಿದೆ.

ಬ್ಯಾಂಕ್ ಹತ್ತಿರದ ಬೋರ್ಡ್ ನಲ್ಲಿ ಕೆಲವು ಬರಹಗಳಿವೆ.

ಚಿತ್ರದಲ್ಲಿ ನೇರವಾಗಿ ಕೆಂಪು ಬಣ್ಣದ ಮೆಹದರ್ ದಾರಿಯನ್ನು ವೇದಿಕೆ ವರೆಗೆ ಹಾಕಲಾಗಿದೆ.

ಮುಂಭಾಗದಲ್ಲಿ ಹಲವು ಸೈಕಲ್ ಗಳನ್ನು ನಿಲ್ಲಿಸಲಾಗಿದೆ.

ಈ ಚಿತ್ರದಲ್ಲಿ ಕೆಂಪು ಇಟ್ಟಿಗೆಯ ಕಟ್ಟಡ ಕಾಣಿಸ್ತಾ ಇದೆ.

ಹಿನ್ನೆಲೆಯಲ್ಲಿ ಮರಗಳು ಹಾಗು ಕೆರೆಯ ದಡ ಕಾಣಿಸುತ್ತಿದೆ.

ಈ ಜಾಗದಲ್ಲಿ ಹಲವಾರು ರೀತಿಯ ಆಟದ ಎಕ್ವಿಪ್ಮೆಂಟ್ ಗಳನ್ನು ಕಾಣಬಹುದು.

ಹಿಂಭಾಗದಲ್ಲಿ ಪಿಂಕ್ ಚೆಕ್ ಶರ್ಟ್ ಧರಿಸಿದ ಯುವಕ ಮೇಲೆ ಹತ್ತುತ್ತಿದ್ದಾನೆ.

ಈ ಚಿತ್ರದಲ್ಲಿ ಹಲವಾರು ಮಹಿಳೆಯರು ನದಿಯ ತೀರದಲ್ಲಿ ಕುಳಿತ್ತಿದ್ದಾರೆ.

ಕೆರೆಯ ತಟದಲ್ಲಿ ಹಸಿರು ಗಿಡಗಳು ಬೆಳೆದಿವೆ.

ಅದರ ಮೇಲ್ಭಾಗದಲ್ಲಿ ಮಯ್ಯ ಫಾರ್ಮಸಿ ಎಂದು ಆಂಗ್ಲ ಮತ್ತು ಕನ್ನಡದಲ್ಲಿ ಬರೆಯಲಾಗಿದೆ.

ಒಳಾಂಗಣದಲ್ಲಿ ದೊಡ್ಡ ಲ್ಯಾಂಪ್ ಗಳನ್ನು ಅಳವಡಿಸಲಾಗಿದೆ.

ಕೆಲವು ಕಾರುಗಳನ್ನು ಮೇಲಕ್ಕೆ ಎತ್ತಿ ಇಡಿಯಲಾಗಿದೆ.

ಬ್ಲೂ ಕಲರಿನ ಲಿಫ್ಟಿಂಗ್ ಮಷೀನ್ ಅನ್ನು ಬಳಸಲಾಗಿದೆ.

ವ್ಯಕ್ತಿಯ ತಲೆಯ ಮೇಲೆ ಟೋಪಿಯನ್ನು ಧರಿಸಿ ನಿಂತಿದ್ದಾನೆ.